ಬಂಡೀಪುರ ಟೈಗರ್ ರಿಸೆರ್ವ್ ಬಸ್ ಇದು ಇದು ಇದರಲ್ಲಿ --

ಒಣ್ಯಾಗಿಂದ ಹುಡುಗ್ರು ಎಲ್ಲ ಸೇರಿ ಆಟ ಆಡ್ತಾರೆ ಎಲ್ಲಾ ಕ್ರಿಕಟು ಗಿಲ್ಲಿದಾಂಡು ಎಲ್ಲಾ ಆಟ ಆಡೂದ್ರಿಂದ ಅವ್ರಿಗೂ ಉಲ್ಲಾಸ ಆಗುತ್ತೆ.

ನಮ್ಮ ಸುತ್ತ ಮುತ್ ನಮ್ಮ ಸುತ್ತ ಮುತ್ತಲಿನ ವಾತಾವರಣವನ್ನ ಸ್ವಚ್ಛವಾಗಿ ಇಟ್ಟ ಇಟ್ಟುಕೊಳ್ಳೋದ್ರಿಂದ ನಮಗೆ ಮನ್ಸಿಗೆ ನೆಮ್ಮದಿ ಸಿಗುತ್ತೆ.

ಅದ್ರಲ್ಲಿ ಬಿಸ್ಕೆಟ್ಸ್ ಹಾಲು ಮೊಸರು ತುಪ್ಪ ಆಮೇಲೆ ಶಾಂಪೂ ಪ್ಯಾಕೆಟ್ಸ್ ಎಲ್ಲಾ ದಿನ ದಿನಕ್ಕೆ ಬೇಕಾಗಿರುವ ವಸ್ತುಗಳೆಲ್ಲ ಈಸಿಲಿ ಸಿಗುತ್ತೆ ಅದ್ರಲ್ಲಿ.

ಕಲ್ಬುರ್ಗಿಯ ಸುತ್ತ ಮುತ್ತ ಸುಮಾರು ಕೆರೆಗಳು ಇದ್ದವೇ ಅದ್ರಲ್ಲಿ ಬೋಟಿಂಗ್ ವ್ಯವಸ್ಥೆ ಕೂಡ ಮಾಡ್ತಾ ಇದ್ದಾರೆ ಉದ್ಯಾನವನಗಳನ್ನಹಾಕ್ತ ಇದ್ದಾರೆ ಮಕ್ಕಳಿಗೆ ಆಟ ಆಡ್ಲಿಕ್ಕೆ ಈಜಿ ಆಗೋ ತರ ಮಾಡ್ತಾ ಇದ್ದಾರೆ ಸ್ವಚ್ ಸ್ವಚ್ಛತೆಯನ್ನ ಕಾಪಾಡ್ ಕಾಪಾಡ್ --